ತ್ತು ಒಬ್ಬ ವ್ಯಕ್ತಿ ಫೋಟೋ ತೆಗೆತಿರುವುದನ್ನು ನೋಡಬಹುದು ಮತ್ತು ಈ ದೃಶ್ಯ ಬಹಳ ಸುಂದರವಾಗಿದೆ.

ಮತ್ತು ಇದು ತುಂಬಾ ಸುಂದರವಾಗಿದೆ ಮತ್ತು ಆಜು ಬಾಜಿರುವ.

ಈ ಜಿಮ್ ನಲ್ಲಿ ಸಾಕಷ್ಟು ಭಾರವಾದ ವಸ್ತುಗಳು ಎತ್ತಲಿಕ್ಕೆ ಇರುವುದನ್ನು ಕಾಣಬಹುದು ಮತ್ತು.

ಇದೊಂದು ಷಾಪಿಂಗ್ ಮಾಲ್ ಆಗಿದೆ ಈ ಷಾಪಿಂಗ್ ಮಾಲ್ ನಲ್ಲಿ--

ಕಾಣಬಹುದು ಮತ್ತು ಇಲ್ಲಿ ಬ್ಯಾಗ್ ಗಳು--

ಇದೊಂದು ಮೆಕಾನಿಕಲ್ ಶಾಪ್ ಇದೆ ಈ ಶಾಪ್ ನಲ್ಲಿ.

ಮತ್ತು ಇದೊಂದು ವೀಲ್ ಅಡ್ಜಸ್ಟ್ಮೆಂಟ್ ಮಾಡಲು ಅದಕ್ಕೆ ಇದೊಂದ್ ಶಾಪ್ ಆಗಿದೆ.

ಒಂದು ಕಲೆ ಆಗಿದೆ ಈ ಕಲೆ ನೋಡಲು ಬಹಳ ಸುಂದರವಾಗಿದೆ.

ಮತ್ತು ಮುಂದುಗಡೆ ಬುಕ್ ಗಳು ಸಾಲಾಗಿ ಜೋಡಿಸಿ ಇಟ್ಟಿದ್ದಾನೆ.

ಮತ್ತು ಇದೊಂದು ಕಬಡ್ಡಿ ಆಡಲು ಅಥವಾ ಒಂದು ಬ್ಯಾಡ್ಮಿಂಟನ್ ಆಟ ಆಡಲು ಬಳಸುತ್ತಾರೆ ಮತ್ತು ಈ ಮೇಲ್ಚಾವಣಿ--

ಮತ್ತು ದೃಶ್ಯ ನೋಡಲು ಬಹಳ ಸುಂದರವಾಗಿದೆ.

ಇದು ಒಂದು ಫಂಕ್ಷನ್ ಆಗಿದೆ ಈ ಫಂಕ್ಷನಲ್ಲಿ ಗಂಡಹೆಂಡತಿ ಫೋಟೋ ತೆಗೆದು--

ಇಲ್ಲಿ ಒಂದು ದೀಪಾವಳಿ ಹಬ್ಬ ನೆಡೆದಿರುವುದನ್ನು ಕಾಣಬಹುದು ಮತ್ತು ಈ ಹಬ್ಬದಲ್ಲಿ--

ಇದೊಂದು ಪ್ರಕೃತಿಯ ಸೌಂದರ್ಯವಾಗಿದೆ ಈ ಸೌಂದರ್ಯವನ್ನು ನಿಸರ್ಗ ನೋಡಲು ಬಹಳ ಸುಂದರವಾಗಿದೆ.

ಮತ್ತು ಇಲ್ಲಿ ಬಾಳದ ಗುಡ್ಡದಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಗಿಡಗಳನ್ನು ಕಾಣಬಹುದು ಮತ್ತು ಇಲ್ಲಿ--

ಇದು ಒಂದು ದೊಡ್ಡದಾದ ರೋಡ್ ಹೋದಾಂಗ ಕಾಣಬೋದು ಮತ್ತು--

ಕಪ್ಪು ಕೋನದಲ್ಲಿ ಸ್ವಲ್ಪ ಮನೆ ಕಾಂಪ್ಲೆಕ್ಸ್ ಇರುವುದನ್ನು ಕಾಣಬಹುದು.

ಮತ್ತು ಬಾಳ್ ಸುಂದರವಾಗಿದೆ ಮತ್ ಸ್ವಲ್ಪ ದೂರದಲ್ಲಿ ಒಂದ್ ದೊಡ್ಡದಾದ ಬೆಟ್ಟವನ್ನು ಕಾಣಬಹುದು.

ಮತ್ತಿಲ್ ಪೈಪ್ ಒಂದ ಎತ್ತಿ ಸೈಡ್ ಇಟ್ಟಿದಾಂಗ ಕಾಣಬೋದು ಮತ್ತು ಈ ಮಷೀನಿಗೆ ಡೀಸೆಲ್ ಕ್ಯಾನ್ ಗಳನು ಕಾಣಬೋದು.

ಮತ್ತೆ ಈ ದೃಶ್ಯ ನೋಡಲು ಬಹಳ ಸುಂದರವಾಗಿದೆ.

ಡೋರ್ ಕ್ಲೋಸ್ ಆಗಿರುವುದನ್ನು ಕಾಣಬಹುದು ಮತ್ ಆ ಡೋರ್ ಪ್ರಜಿ ಪ್ರತಿಬಿಂಬವನ್ನು --

ಮತ್ತು ಈ ದೃಶ್ಯ ನೋಡಲು ಬಹಳ ಸುಂದರವಾಗಿದೆ.

ಮತ್ತ ಈ ದೃಶ್ಯ ನೋಡಲು ಬಹಳ ಸುಂದರವಾಗಿದೆ.

ತೀತೊಂದು ದೊಡ್ಡದಾದ ಶಡ್ಡ್ ಆಗಿದೆ ಈ ಶೆಡ್ಡ್ನಲ್ಲಿ ಲೈಟ್ ಗಳನ್ನು ಹಾಕಿದ್ದಾರೆ ಮತ್ತು ಇಲ್ಲಿ--

ಇದು ಒಂದು ಸ್ಟಡಿರೂಮ್ ಎಂದು ಹೇಳಬಹುದು ಈ ಸ್ಟಡಿ ರೂಮ್ ನಲ್ಲಿ ಸಾಕಷ್ಟು--

ಗಿಡ ಇರುವುದನ್ನು ಕಾಣಬಹುದು ಮತ್ತು ಇದರ ಸುತ್ತಮುತ್ತ ದೊಡ್ಡದಾದ ಕಾಂಗ್ರೆಸ್ ಗಿಡಗಳನ್ನು ನೋಡಬಹುದು ಮತ್ತು ಈ ದೃಶ್ಯ ನೋಡಲಿ ಬಹಳ ಸುಂದರವಾಗಿದೆ.

ಕಾಣಬಹುದು ಮತ್ತು ಈ ದೃಶ್ಯ ನೋಡಲು ಬಹಳ ಸುಂದರವಾಗದೆ ಎಂದು ಹೇಳಬಹುದು.

ಇದು ಒಂದು ದೊಡ್ಡದಾದ ಕಲ್ಲು ಬಂಡೆ ಇದೆ ಮತ್ತು ಇದು ಒಂದು ಗುಡ್ಡದಲ್ಲಿ ಇದೆ ಎಂದು ಹೇಳಬಹುದು.

ಮತ್ತು ಇದು ಒಂದು ಮುಂದಕ್ಕೆ ಮತ್ತು ಇನ್ನೊಂದು ಹಿಂದಕ್ಕೆ ನಿಂತೂಕೊಡಿದ್ದೆ ಮತ್ತು ಇದರ ಸುತ್ತ ಮುತ್ತಲು--

ಇದೊಂದು ಶಾಪ್ ಆಗಿದೆ ಈ ಶಾಪಿನಲ್ಲಿ ಒಂದು--

ದೊಡ್ಡದಾದ ಒಂದು ಬಿಳಿ ಕಾರ್ ನಿಂತಿರುವುದನ್ನು ಕಾಣಬಹುದು ಮತ್ತು ಈ ಶಾಪೀ ನಲ್ಲಿ ಸುತ್ತ ಮುತ್ತಲು.

ಈ ಶಾಪಿನಲ್ಲಿ ವೀಲಿಂಗ್ ಟೆಸ್ಟಿಂಗ್ ಬ ಬಂದಿರುವುದನ್ನು ಕಾಣಬಹುದು ಮತ್ತು ಇಲ್ಲಿ ಒಂದು--

ಮತ್ತು ಇದು ಒಂದು ಶಾಮಿಯಾನ ಗೋಪುರದಂತೆ ಇರುವುದನ್ನು ಕಾಣಬಹುದು.

ಕ್ರೀಡಾಂಗಣವಾಗಿದೆ ಈ ಕ್ರೀಡಾಂಗಣದಲ್ಲಿ ಹಲವಾರು ಜನರಿದ್ದಾರೆ.

ಮತ್ತು ಇದು ದೊಡ್ಡದಾದ ಒಂದು ಬೀದಿ--

ಟೆಂಟ್ ಇರುದನ್ನು ಕಾಣಬಹುದು ಮತ್ತು ಈ ದೃಶ್ಯ ನೋಡಲು ಬಹಳ ಸುಂದರವಾಗಿದೆ.

ಮತ್ತು ಆ ಕೆಮ್ಮಲು ಬ್ರೆವನ್ನು ನೋಯಿದೆ.

ಕೈ ಅನ್ನು ಮುಂದೆ ಚಾಚಿದ್ದಾರೆ ಅವರ ಸುತ್ತ ಮುತ್ತಲು ಕರಾಟೆಯ ಫೋಟೋ ಇರೋದನ್ನು ಕಾಣಬಹುದು.

ದು ಮತ್ತು ಇಲ್ಲೊಂದ್ ಫ್ಯಾನ್ ಕೂಡ ಇದೆ ಎಂದು ಹೇಳ್ಬೋದ್ ಮತ್ತು ಈ ದೃಶ್ಯ ನೋಡಲು ಬಹಳ ಸುಂದರವಾಗಿದೆ.

ಗಿಡಗಳ ನೆಟ್ಟಿದ್ದಾರೆ ಮತ್ತು ಇಲ್ಲಿ ಸಾಕಷ್ಟು ವ್ಯಕ್ತಿ ಸೇರಿದಂಗೆ ಕಾಣಬಹುದು.

ಇದೊಂದು ಸ್ಟೇಷನರ್ ಅಂಗಡಿಯಾಗಿದೆ ಈ ಅಂಗಡಿಯಲ್ಲಿ--

ತೀ ಪೆನ್ ಪನ್ಸಿಲ್ ಗಳು ಒಂದು ಬಾಕ್ಸಿಂನ್ ಒಳಗೆ--

ಮತ್ತು ಅದರ ಒಂದು ದೊಡ್ಡದಾದ ಲೋಗೋ ದಲ್ಲಿ ವೈಟ್ ಬಣ್ಣವನ್ನು--